ಒಂದು ಬೋರ್ಡ್ ಕೂಡ ಕಾಣಿಸ್ತಾ ಇದೆ ಈ ಕಡೆ ಪಾಪುದು ಮತ್ತೆ ದೇವರ ಫೋಟೋ ಕೂಡ ಕಾಣಿಸ್ತಿದೆ ಫ್ರೆಂಡ್ಸ್ ಇದೆ.

ಇಲ್ಲಿ ಒಂದು ಚದ ಟೇಬಲ್ತರ ಕಾಣಿಸ್ತಿದೆ ಇಲ್ಲಿ ಕೆಲವರು ಕುತ್ಕೊಂಡಿದ್ದಾರೆ ನೋಡೋಕೆ ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡೋಕೆ ಇಲ್ಲಿ--

ಇದು ಒಂದು ಕಟ್ಟಡದ ಕಲ್ಲುಗಳು ಕಾಣುತ್ತಿದೆ ಮರಗಳು ಇದ್ದಾವೆ ನೋಡುವುದಕ್ಕೆ ಮಣ್ಣು ಕೂಡ ಕಾಣುಸ್ತಿದೆ ಇದು ಒಂದು ಪಾಠಶಾಲೆ ಎಂದು ಒಂದು ಚಿಕ್ಕ ಬೋರ್ಡ್ ಕೂಡ--

ಇಲ್ಲೊಂದುಈಕಡೆ ಉದ್ದವಾಗಿರುವ ಬಿಲ್ಡಿಂಗ್ ಅಲ್ಲಿ ಯಾರದು ಜೀಪ್ ಗಳು ಇದಾವೆ ಆಂಟಿ ಎಲ್ಲರೂ ಕೂಡ ಇದಾರೆ ಮತ್ತು ಮರ ಗಿಡಗಳು ಕೂಡ ತುಂಬಾ ಇದಾವೆ ನೋಡೂದುಕ್ಕೆ ಮತ್ತು ನೆಲ ಎಲ್ಲ ಕ್ಲೀನ್ ಆಗಿ ಇದೆ.

ಇಲ್ಲಿ ಒಬ್ಬ ಹುಡುಗಿ ಫೋನ್ಎಲ್ಲ ಪ್ಲಾಸ್ಟಿಕ್ಎಲ್ಲಾ ಕೂಡ ಫಿಲ್ಮ್ ಉಪನಿಂದ್ಕೊಂಡಿದ್ದಾನೆ ಲೈಟಿಂಗ್ಸ್ ಎಲ್ಲಾ ಕಾಣಿಸ್ತಾ ಇದೆ ಒಂದು ವೈರ್ ಗಳಲ್ಲೆಲ್ಲಾ ಹಳೆದಾಗಿರುವ ಒಂದು ಬಿಲ್ಡಿಂಗ್ ಸಹ ಕಾಣುಸ್ತಾ ಇದೆ ಈ ಕಡೆ ಕೂಡ ಒಳ್ಳೆಯದ ಬಿಲ್ಡಿಂಗ್ ಕೂಡ ಇದ.

ಕಿಟಕಿಗಳೆಲ್ಲ ಕೂಡ ಇದೇ ಜನರೆಲ್ಲ ಒಂದು ಮಣ್ಣಾದ ಸಿಮೆಂಟ್ ಹಾಕಿದೆ ಹಳೆದಾಗಿರುವಂತಹ ಬಿಲ್ಡಿಂಗ್ ಇದು ಇಲ್ಲಿ.